ಇದು ಒಂದು ರೀತಿಯಾದ ಚಿತ್ರಣ ಆಗಿದ್ದು ಹಾಗು ಇದು ಒಂದು ರೀತಿಯಾದ ಕಟ್ಟಡ. ಇದು ಒಂದು ದೊಡ್ಡದಾದ ಕಟ್ಟಡ ಆಗಿದೆ ರೀತಿ ಇದ್ದು ಇಲ್ಲಿ ಮರ ಗಿಡ ಇದೆ .

ಇಲ್ಲಿ ಒಂದಿಷ್ಟು ಕಾಂಪೋಂಡ ಗಳನ್ನ ಕೂಡ ನೋಡಬಹುದು ಇಲ್ಲಿ ಗೇಟ್ ಕೂಡ ಹಾಕಿದರೆ ಇಲ್ಲಿ ಮರ ಒಂದು ಕೂಡ ಇದೆ ಇಲ್ಲಿ ಒಂದು ಮರ ಕೂಡ ಇದೆ ಇದನ್ನ ಈ ಚಿತ್ರದಲ್ಲಿ ನೋಡಬಹುದು.

ಇದು ಒಂದು ರೀತಿಯ ಚಿತ್ರಣ ಆಗಿದ್ದು ಇಲ್ಲಿ ದೊಡ್ಡದಾದ ಒಂದು ಆಫೀಸ್ ಆಗಿದ್ದು ಇಲ್ಲಿ ಒಂದಿಷ್ಟು ಒಂದು ಐದು ಆರು ಕೊಠಡಿಗಳು ಇರುತ್ತವೆ ಇಲ್ಲೊಂದಿಷ್ಟು ಮರಗಳನ್ನ ಕೂಡ ಇಲ್ಲಿ ನೋಡಬಹುದು ಇದೊಂದು ರೀತಿಯಾದ ದೊಡ್ಡದಾದ ಒಂದು ಆಫೀಸ್ ರೀತಿಯಲ್ಲಿ ಕೂಡ ಕಂಡುಬರುತ್ತಿದೆ.

ಈ ರೀತಿಯಾದ ಮೈಸೂರಿನ ದೊಣ್ಣೆ ಬಿರಿಯಾನಿ ಸೆಂಟರ್ ಆಗಿದ್ದು ಇಲ್ ಎಲರು ಜನರು ಇಲ್ಲಿ ಬಿರಿಯಾನಿ ತಿನ್ನಲು ಬರ್ತಾರೆ ಇಲಿ ನಾನ್ವೇಜ್ ಮತ್ತೆ ವೆಜ್ ಎರಡು ಕೂಡ ಇಲ್ಲಿ ದೊರೆಯುತ್ತದೆ.

ಒಂದು ರೀತಿಯಾದ ಕಟ್ಟಡ ಇಲ್ಲಿ ನಾನಾ ರೀತಿಯಾದ ಅಂಗಡಿ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ತುಂಬಾ ಅಂಗಡಿ ಕೂಡ ಇದಾವೆ ಇಲ್ಲಿ ಮರ ಗಿಡಗಳು ಕೂಡ ಇದಾವೆ.

ಇದು ಒಂದು ರೀತಿಯಾದ ಇಲ್ಲಿ ನಾನಾ ರೀತಿಯಾದ ಗಿಡಮರಗಳು ಕೂಡ ಇದೆ ಇಲ್ಲಿ ಒಂದು ಗೇಟ್ ಕೂಡ ಇದೆ ಕಂಬ ಕೂಡ ಇದೆ.